ತೆಗೆದು ಇಟ್ಟಿದ್ದಾರೆ ಹಾ ಸ್ಪಂರ್ ಟಯರ್ ಇನ್ನೂ ಮುಂತಾದವುಗಳು ಇವೆ.

ಅಜ್ಜಂದಿರು ಅಡ್ಡಾಡುತ್ತಿದ್ದಾರೆ ಇನ್ನೇನು ಸೂರ್ಯ ಮುಳುಗಲು ಸಿದ್ದನಾಗಿದ್ದಾನೆ.

ಗ್ರಾಹಕರನ್ನು ವಿಚಾರಿಸಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನು ಕೂರಿಸಿದ್ದಾರೆ

ಇಲ್ಲಿ ಹೇಳಿ ಕೊಡುತ್ತಾರೆ.

ಅಲ್ಲಿ ಆಟೋ ಗಳು ಸಾಲು ಸಾಲಾಗಿ ನಿಂತಿವೆ ರಸ್ತೆ ಬದಿಯಲ್ಲಿ ತಿಂಡಿ ತಿನಿಸುಗಳು ಮಾರಾಟಕ್ಕಿವೆ.

ಸಾ ಮೇರಿಯ ಶಿಲ್ಪಿ ಯನ್ನು ನಿರ್ಮಿಸಿದ್ದಾರೆ.

ಗೌನಡಿಗಳು ಮನೆಯನ್ನು ಕಟ್ಟುತ್ತಿದ್ದಾರೆ.

ಬೆಳೆಯುವ ಬೆಳೆಗೆ ಈ ನೀರನ್ನುಆಹ್ ಹಾಕುತ್ತಾರೆ ಈ ನೀರನ್ನು ಹಾಕಿದ್ದರಿಂದ ಬೆಳೆಯೂ ಫಲವತ್ತದಿಂದ ಬೆಳೆಯುತ್ತದೆ.

ಪೈಂಟ್ ಅನ್ನು ಮಾಡಿದ್ದಾರೆ ಇದ್ ಇದರೊಳಗೆ ಬರಲು ಮಹಾದ್ವಾರದಿಂದ ಮಹಾದ್ವಾರವನ್ನು ಮಾಡಿದ್ದಾರೆ

ಇಲ್ಲಿ ಒಬ್ಬ ಮನುಷ್ಯನು ರೂಮಿ ನಲ್ಲಿ ಅಹ್ ಐರನ್ ಮಾ ಮಾಡುತ್ತಿದ್ದಾನೆ.

ಇದು ಒಂದು ಖಾಲಿ ಕ್ಲಾಸ್ ರೂಮ್ .

ಇದು ಒಂದು ಹಣ್ಣಿನ ಅಂಗಡಿ ಇಲ್ಲಿ ವಿವಿಧ ತರಹದ ಹಣ್ಣುಗಳಿವೆ.

ಆ ಸಾಲು ಸಾಲಾಗಿ ಬರು ಬರುತ್ತಾರೆ ಇಲ್ಲಿ ದೇವರಗೆ --

ಆ ವಸ್ತುಗಳನ್ನು ಖರೀದಿ ಮಾಡುವ ಅಂಗಡಿಯಾಗಿದೆ ಇಲ್ಲಿ ಈ ಅಂಗಡಿಯಲ್ಲಿ --

ಆ ಕೆರೆಯ ಪಕ್ಕ ದಂಡೆಯಲ್ಲಿ ಮನೆಗಳು ಹಾಗು ಗಿಡಮರಗಳನ್ನು ಬೆಳೆಸಿದ್ದಾರೆ.

ಇಲ್ಲಿ ಕೆಲವು ಜನರು ಅಹ್ ಜಿಮ್ ಮಾಡುತ್ತಿದ್ದಾರೆ.

ಬೈಕ್ ಗಳು ಸ್ಕೂಟಿ ಗಳು ಹಾಗು ಆಟೋ ಗಳು ಓಡಾಡುತ್ತಿವೆ.

ಅ ಹೊರಗಿನ ಆವರಣದಲ್ಲಿ ನವಿಲು ಗರಿಯಿಂದ --

ಇಲ್ಲಿ ತರಕಾರಿಯನ್ನು ತೆಗೆದುಕೊಂಡು ಹೋಗಲು ಜನರು ಬರುತ್ತಿದ್ದಾರೆ.

ತಮ್ಮ ಬೊಜ್ಜನ್ನು ಕರಿಗಿಸುತ್ ಕೊಳ್ಳುತ್ತಾರೆ.

ಆಹ್ ಚಾಕ್ಲೆಟ್ ಗಳನ್ನೂ ಹಾಗು ಗುಲಾಬ್ ಜಾಮೂನ್ಗಳನ್ನೂ --

ಪಾರ್ಕಿಂಗ್ ನಲ್ಲಿ ಕರಿ ಕಾರು ನಿಲ್ಲಿಸಿದ್ದಾರೆ ಅಕ್ಕ ಪಕ್ಕದಲ್ಲಿ --